ಎಲ್ಲಾ ಫಿಶ್ ಗಳು ಬೇರೆ ಬೇರೆ ತರನಾಗಿ ಬಿದ್ದಿವೆ.

ಇಲ್ಲಿ ಮೂರು ಜನರು ಕಾಣುತ್ತಿದ್ದಾರೆ ಒಬ್ಬರು ಕುಳಿತುಕೊಂಡು ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ.

ಎಲ್ಲರೂ ನಿಂತುಕೊಂಡು ಅದನ್ನು ಆಲಿಸುತ್ತಿದ್ದಾರೆ ಆ ಒಂದು ಮಷೀನ್ ಹಳದಿ ಬಣ್ಣದಿಂದ ಕೂಡಿದೆ.

ಇದು ಒಂದು ಗ್ಲೋಬಲ್ ಕಾರ್ ಗ್ಯಾರೇಜ್ ಆಗಿದೆ ಇಲ್ಲಿ ಕಾರ್ ಗಳನ್ನು ರಿಪೇರಿ ಮಾಡುತ್ತಿದ್ದಾರೆ.

ಅಲ್ಲಿ ಲೈಟ್ ಅನ್ನು ಹಾಕಿದ್ದಾರೆ ಮತ್ತೆ ಅಲ್ಲಿ ಕಂಬಿಗಳು ಕಾಣುತ್ತಿವೆ.

ಅಲ್ಲಿ ಒಬ್ಬ ವಾಚ್ ಮ್ಯಾನ್ ಕಾಣುತ್ತಿದ್ದಾನೆ ಸುತ್ತಲು ಜನರು ಓಡಾಡುತ್ತಿರುವುದು ಕಾಣುತ್ತಿದೆ.

ಆ ಗೋಡೆಯ ಸುತ್ತಲೂ ಪಾಲಕಗಳನ್ನು ಫೋಟೋ ಗಳನ್ನು ಹಾಕಿದ್ದಾರೆ ಇಲ್ಲಿ ಮೂರು ಡೋರ್ ಗಳು ಕಾಣುತ್ತಿವೆ.

ಇದು ಒಂದು ಸಿನಿಮಾ ಮಂದಿರದ ಸ್ಥಳವಾಗಿದೆ ಇಲ್ಲಿ ನಾಲ್ಕು ಎ_ಸಿ ಗಳನ್ನು ಹಾಕಿದ್ದಾರೆ.

ಅದರ ಪಕ್ಕದಲ್ಲಿ ಸಣ್ಣ ಸಣ್ಣ ದೊಡ್ಡದಾದ ಕಲ್ಲುಗಳು ಬಿದ್ದಿರುವುದು ಕಾಣುತ್ತಿದೆ.

ಅಲ್ಲಿ ಒಬ್ಬ ವಾಚ್ ಮ್ಯಾನ್ ನಿಂತುಕೊಂಡಿದ್ದಾನೆ ಇನ್ನು ಹಲವರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ.

ಇದು ಒಂದು ದಿನಸಿ ಅಂಗಡಿ ಆಗಿದೆ ಅಲ್ಲಿ ಒಂದು ಫ್ರಿಜ್ ಕಾಣುತ್ತಿದೆ.

ಮತ್ತೆ ಅಲ್ಲಿ ಕುರುಕುರೆ ಗಳು ಕಾಣುತ್ತಿವೆ ಅಲ್ಲಿ ವಾಟರ್ ಬಾಟಲ್ ಕಾಣುತ್ತಿದೆ.

ಹಾಗೆ ಅದರ ಮುಂದು ಮೂರು ಕನ್ನಡಿಗಳನ್ನು ನೇತು ಹಾಕಿದ್ದಾರೆ.

ಹಾಗೆ ಮೇಲೆ ಅಲಂಕಾರಕ್ಕಾಗಿ ಬೇರೆ ಬೇರೆ ತರನಾದ ಕಪ್ ಗಳನ್ನು ನೇತು ಹಾಕಿದ್ದಾರೆ.

ಇದು ಒಂದು ಹಳೆಯ ಕಾಲದ ಕಟ್ಟಡವಾಗಿದೆ ಅಲ್ಲಿ ಮೆಟ್ಟಿಲುಗಳು ಕಾಣುತ್ತಿವೆ.

ಕೆಲವು ವಿದ್ಯಾರ್ಥಿಗಳು ಎನ್_ಸಿ_ಸಿ ಯ ಡ್ರೆಸ್ ಅನ್ನು ಹಾಕಿಕೊಂಡಿದ್ದಾರೆ.